ಇದು ಒಂದು ಸಣ್ಣ ಹಾಸ್ಪಿಟಲ್ ಹಾಸ್ಪಿಟಲ್ ಒಳಗಡೆ ಕಾರ್ ಪಾರ್ಕಿಂಗ್ ಆಗಿದೆ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದ್ಕಾರ್ ಪಾರ್ಕಿಂಗ್ ಆಗಿದೆ.

ರೆಡ್ ಎಲ್ಲ ರೆಡ್ ಕಲರ್ ಡ್ರೆಸ್ ರೆಡ್ ಕಲರ್ ಡ್ರೆಸ್ ಒಂದಿದೆ.

ಆಹ್ಹ್ ಬೇರೆ ಬೇರೆ ತರಹ ಫಿಶ್ ಗಳೆಲ್ಲ ಇದೆ.

ಒಂದ್ ಗ್ರೌಂಡ್ ಮುಂದೆ ಒಂದ್ ಸೈಕಲ್ ನಿಂತ್ಕೊಂಡಿದೆ ಗ್ರೌಂಡ್ ಹತ್ರ ಎಲ್ಲ ಜನರು ಕುತ್ಕೊಂಡಿದ್ದಾರೆ ಕೆಳಗಡೆ ಲೈಟ್ಸ್ ಎಲ್ಲ ಆಫ್ ಆಗಿದೆ ಹಿಂದೆ ಬಿಲ್ಡಿಂಗ್ ಗಳು ಕಾಣಿಸ್ತಾಯಿದೆ.

ರೋಡ್ ಮಣ್ಣ್ ರೋಡ್ ಇದೆ ಒಂದ್ ಟಾಟಾ--

ಆಕಡೆ ಇಂದ ಎಲ್ಲ ಹೊಸ ಹೊಸ ಫಿಶ್ ಗಳೆಲ್ಲ ಬರ್ತಾ ಇದೆ ಟ್ರೈ ಗಳಲ್ಲಿ ಟ್ರೈ ತರ ಇಟ್ಟಿದ್ದಾರೆ ಹಾಗೆ ಎಲ್ಲ ಫಿಶ್ ಗಳನ್ನು.--

ಹೊಸ ಹೊಸ ಬುಕ್ಗಳು ಏನೇ ಬಂದಿದ್ರು ಅದೆಲ್ಲ ಇಲ್ ಸಿಗುತ್ತೆ--

ಆಹ್ಹ್ ಆಕಡೆ ಒಂದ್ ದೊಡ್ಡ್ ಟ್ರಕ್ ಹೋಗ್ತಾಯಿದೆ ಮೇಲ್ಗಡೆ ಒಂದ್ ಫ್ಲೈಓವರ್ ಇದೆ.